ಈ ಚಿತ್ರದಾಗ ಒಂದು ನದಿಯ ಚಿತ್ರ ಅಯ್ತಿ ಅಲ್ಲಿ ಅನೇಕ ದೊಡ್ಡ ಬಂಡೆಕಲ್ಲು ಅದವು ಒಂದಿಷ್ಟು ನೀಲಿಗಿರಿ ಗಿಡ ಕನಸ್ಲತವ್.

ಈ ಚಿತ್ರದಾಗ ಈ ಚಿತ್ರದಾಗ ಊಟಕ್ಕು ಇದು ಅಯ್ತಿ ಮತ್ತು ಊಟಕ್ಕು ಬಾರಿ ಬಾರಿ ಬಿರಿಯಾನಿ ಕತಲಿ ಮಾಡವರ ಡಿಷ್ ಇದು ಒಂದು ಬಾರಿ ಸ್ಪೆಷಲ್ ಊಟಕು ಕಾಣಸಲಕ್ಕ ಹತ್ತೈತಿ.

ಇಂಡಿಯನ್ ರೈಲ್ವೆ ಬಾರಿ ದೊಡ್ಡ ಹಳಿಗಳನ್ನ ಹೊಂದಿದೆ ಮತ್ತು ಹುಲ್ಲ ಹುಲ್ಲಾಸರು ಉಲ್ಲದವು ಮತ್ತು ಗ್ರಾಸ್ ಅಯ್ತೆ.

ಈ ಚಿತ್ರದಾಗ ಒಂದು ವಂಡರ್ಲದ ಒಂದು ಬಾಗವಾದ ಒಂದು ವಾಟರ್ ಪರ್ಕ್ ಚಿತ್ರ ಅಯ್ತಿ ಇಲ್ಲಿ ಆಟ ಆಡಲು ಎಲ್ಲ ವ್ಯವಾಸ್ತ ಅಯ್ತಿ.

ಮತ್ತು ಒಂದು ಛತ್ರದಾಗ ನೆಲ್ಲಗ್ ನಿದ್ರಲಕ್ ಮತ್ತೆ ಇದು ಯಾಕೋ ಬಾರಿ ಚಂದಾ ಅಯ್ತಿ ಹುಡಗೂರ ಎಲ್ಲ ಅದಾರ ಬಾರಿ ಮಸ್ತ್.

ಆ ಟೇರಸ್ ಅಯ್ತಿ ಮನೆ ಬಾರಿ ಮಸ್ತ್ ಅಯ್ತಿ ಕಟ್ಟಡ ನಿರ್ಮಾಣ ಕಾರ್ಯಕ್ರಮ ಬಾರಿ ಜೋರು ಮಾಡವರ ಮಸ್ತ್ ಮಾಡವರ

ಮತ್ ದೊಡ್ದು ದೊಡ್ದು ಗಿಡ ಅದ್ದವು ಮತ್ ಪಾತ್ರಸ ಅದಾವು ಮತ್ ಗಿಡ ಅದ್ದವು ಗಿಡಮೇಲ್ ಎಲಿ ತಪ್ಪಲ ಎಲ್ಲಾ ಅದಾವು .

ಗಿಡ ನಲಿಗ್ ಅತ್ ಗಿಡ ಹಚ್ಯಾರ ಗಿಡ ಹಚ್ಚೋದು ಚಲೋ ಗಿಡ ಹಚ್ಚಿ ಬಾರಿ ಚಲೋ ಮಾಡಿದಿ ಚಲೋ ಮಾಡ್ತಾರ ಗಿಡಗಳು ಹಚೋದು ಚ್ಹೋಲೋ.

ಇಲ್ಲಿ ಕೃಷ್ಣ ಡೈರಿ ಅಂತ ಒಂದು ಡೈರಿ ಐತಿ ಶ್ರೀಕೃಷ್ಣ ಡೈರಿ ಅಂತ ಹೆಸರು ಇದೆ ಒಂದು ಡೈರಿ ಐತೆ ಒಂದು ಟೇಬಲ್ ಆಯ್ತು.

ಈ ಚಿತ್ರದಾಗ ರೈಲ್ವೆ ದು ಒಂದು ಚಿತ್ರ ಐತಿ ರೈಲ್ವೆ ಮತ್ತೆ ಇದಯ್ತಿ ರೈಲ್ವೆ ಅಳಿ ಅದಾವು ಮತ್ತು ರೈಲ್ವೆ ಇದಾದವು. ಬಾರಿ ಚಲೋ ಐತೆ ಚಂದ ಐತಿ ರೈಲ್ವೆ ದು.